ಇವಗ ನಮಗೆ ಕ್ಯಾಮರಾ ಏನ್ ಅವಶ್ಯಕತೆ ಇಲ್ಲಾ. ಅದೇ ಫೋನ್ ಫೋನ್ ಬಂದಿದಾವಲ್ಲಾ ಫೋನ್ ನಾವು ಸೆಲ್ಫಿ ತಗೋತೀವಿ ಫ್ಯಾಮಿಲಿ ಫ್ಯಾಮಿಲಿ ಅಗಬಹುದು ಏನಾದ್ರು ಗುಡಿಗಳು ಆಗಬಹುದು ಗುಡಿ ಗುಡಿ ದೇವಸ್ಥಾನಗಳು ಆಗಬಹುದು ಅದ್ರಿಂದೆ ನಾವು ಸೆಲ್ಫಿ ತಗೊಂಡ್ ಬಿಡ್ತಿವಿ.